ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಬಸ್ಸ ನಿಲ್ದಾಣ ಎಂದು ಹೇಳಬಹುದು ಈ ಬಸ್ಸ ನಿಲ್ದಾಣ ನೋಡಲು ಅಷ್ಟು ಸುಂದರವಾಗಿ ಏನಿಲ್ಲ.

ಇದೊಂದು ಸಣ್ಣ ಪುಟ್ಟ ಹಳ್ಳಿಯಲ್ಲಿ ಇರಬಹುದು ಎಂದು ಹೇಳಬಹುದು ಇಲ್ಲಿ ಒಂದು ಅಂಗಡಿಯು ಕೂಡ ಕಾಣಿಸುತ್ತಿದೆ ಇಲ್ಲಿ ಎರಡು ಬಸ್ಸುಗಳು ನಿಂತಿದೆ ಒಂದು ಕೆಂಪು ಬಣ್ಣದು ಮತ್ತೊಂದು ಹಸಿರು ಬಣ್ಣದು.

ಈ ಬಸ್ಸ್ಟ್ಯಾಂಡ್ ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕೆಳಗಡೆ ಮಲ್ಕೊಂಡಿದ್ದಾನೆ ಮತ್ತೆ ಇಲ್ಲಿ ಅಂಗಡಿ ಕೂಡ ಇದೆ ಅಲ್ಲಿ ತಿಂಡಿಗಳು ದೊರಕು --

ಮತ್ತು ಅಕ್ಕ ಪಕ್ಕ ಮನೆಗಳು ಕಾಣಿಸುತ್ತಿದೆ ಮತ್ತು ಇಲ್ಲಿ ತೆಂಗಿನ ಮರಗಳು ಕೂಡ ಇದೆ ವಿದ್ಯುತ್ ತಂತಿಗಳು ಕೂಡ ಕಾಣಿಸುತ್ತಿದೆ ಇಲ್ಲಿ ನೋಡಲು --

ಇಲ್ಲಿ ನೋಡಲು ಸುತ್ತ ಮುತ್ತಲು ಹಸಿರು ಗುಡ್ಡ ಗಿಡ ಮರಗಳು ಕಾಣಿಸುತ್ತಿದೆ ಮತ್ತೆ ಇದು ನೋಡಲು ತುಂಬ ಆಕರ್ಷಕವಾಗಿದೆ.

ಈ ಚಿತ್ರದಲ್ಲಿ ಒಂದು ಉದ್ಯಾನವನ ಕಾಣಿಸುತ್ತಿದೆ ಹಾಗು ಎಷ್ಟೊಂದು ಕಾರುಗಳು ನಿಂತಿವೆ ಮತ್ತೆ ಇಲ್ಲಿ ಒಂದು ಸಿಂಹ ಲಾಂಛನವಿದೆ ಅದು ನಮ್ಮ ಭಾರತದ --

ಇದು ಚಳಿಗಾಲದಲ್ಲಿ ಹಾಕಿಕೊಳ್ಳುವ ಒಂದು ಬಟ್ಟೆ ಎಂದು ಹೇಳಬಹುದು ಎಲ್ಲ ರೀತಿಯ ಬಣ್ಣ ಬಣ್ಣದ ಬಟ್ಟೆಗಳು ಇಲ್ಲಿ ಇವೆ.

ಮತ್ತಿಲ್ಲಿ ಧ್ವಜ ಸತಂಬವು ಕಾಣಿಸುತ್ತಿದೆ ಮತ್ತೆ ಸಣ್ಣ ಪುಟ್ಟ ಗಿಡಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಕಾರ್ ಅನ್ನು ತೊಳೆಯುವ ಜಾಗ ಎಂದು ಹೇಳಬಹುದು.

ಇಲ್ಲಿ ಕಾರ್ಗಳನ್ನು ಸರ್ವಿಸ್ ಮಾಡಿಕೊಡುತ್ತಾರೆ ಇಲ್ಲಿ ಬಿಳಿ ಬಣ್ಣದ ಗಾಡಿಯನ್ನು ನೀಟಾಗಿ ತೊಳೆಯುತಿದ್ದಾರೆ ಮತ್ತಿದು ನೋಡಲು ತುಂಬ ಸುಂದರವಾಗಿದೆ.

ಬೇರೆ ಕಡೆಯಿಂದ ಚಿಕ್ಕ ಮಕ್ಕಳು ದೊಡ್ಡವರು ಕ್ರೀಡೆಗಳನ್ನು ಅಭ್ಯಾಸ ಮಾಡಿಕೊಂಡು ಹೋಗುತ್ತಾರೆ ಸುತ್ತ ಗಿಡ ಮರಗಳನ್ನು ಹಾಕಿದ್ದಾರೆ ತಂಪು ಬರಲು --

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಹೊಲ ಗದ್ದೆ ತೋಟ ಎಂದು ಹೇಳಬಹುದು.

ಮತ್ತೆ ಇಲ್ಲಿ ವ್ಯವಸಾಯವನ್ನು ಮಾಡಿ ಅವರಿಗೆ ಬೇಕಾದ ಹಣವನ್ನು ಗಳಿಸಿಕೊಳ್ಳುತ್ತಾರೆ ಇಲ್ಲಿ ಸರಿಯಾದ ಸಮಯಕ್ಕೆ ನೀರುಗಳನ್ನು ಹಾಕಿ ಗಿಡಗಳನ್ನು ಬೆಳೆಸಬೆಕ್ --

ಇಲ್ಲಿ ವಿದ್ಯುತ್ ತಂತಿಗಳು ಕೂಡ ಕಾಣಿಸುತ್ತಿದೆ ಇದರಿಂದ ಕೆಲವು ಅಪಾಯಕಾರಿ ವಸ್ತುಗಳು ಕೂಡ ಆಗಬಹು --

ಸುತ್ತಲೂ ಸೇರಿದ್ದಾರೆ ಮದ್ಯದಲ್ಲಿ ಆಟವನ್ನು ಆಡುತ್ತಿದ್ದಾರೆ ಮಕ್ಕಳು ಮತ್ತಿ ಆಟವು ರೋಮಾಂಚಕವಾಗಿ ಆಟವು --

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಕಾಲೇಜಿನ ಹುಡಿ ಹುಡುಗರು ಹುಡುಗಿಯರು ಇಲ್ಲಿ ಸೇರಿದ್ದಾರೆ .

ಇಲ್ಲಿ ಅನ್ ಪಾವತಿಸಲು ಜನರು ಹಳ್ಳಿಗಳಿಂದ ಟೌನ್ ಗಳಿಂದ ಎಲ್ಲ ಕಡೆಯಿಂದ ಬರುತ್ತಾರೆ.

ಎಲ್ಲ ಊರಿನ ಜನಗಳು ಈ ಜಾತ್ರೆಗೆ ಸೇರಿದ್ದಾರೆ ಎಲ್ಲರು ಒಳ್ಳೆ ಬಟ್ಟೆಗಳನ್ನು ಹಾಕಿಕೊಂಡು ಇಲ್ಲಿ ಬಂದಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರಿವುದು ಒಂದು ಉದ್ಯಾನವನ ಚಿತ್ರ ಅಂತ ಹೇಳಬಹುದು ಅಥವಾ ಇದನ್ನು ನೋಡಲು ತುಂಬ ಸುಂದರವಾಗಿ ಮಾಡಿದ್ದಾರೆ.

ಎಲ್ಲರು ಖುಷಿಯಿಂದ ಇದನ್ನು ಮಾಡುತಿದ್ದರೆ ಮತ್ತು ಈ ಮಕ್ಕಳು ಕಾಗದದಿಂದ ಮತ್ತು ಕಸದ ಬಳಕೆಯಿಂದ--

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಸಾಲಾಗಿ ಗಿಡಗಳನ್ನು ಹಾಕಿರುವ ಒಂದು ತೋಟಗಾರಿಕೆಯ ಚಿತ್ರ ಎಂದು ಹೇಳಬಹುದು.